ಈ ಕಾರಿನ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ ಎಂದು ಹೇಳಬಹುದು.

ಇಲ್ಲಿ ನಾವು ದೊಡ್ಡ ದೊಡ್ಡದಾದ ಕಲ್ಲು ಬಂಡೆಗಳನ್ನು ಕಾಣಬೋದು ಹಾಗೆ ಕಲ್ಲಿನಿಂದ ಕಟ್ಟಿದ ಕಳಸದ ಗೋಪುರವನ್ನು ನಾವು ಇಲ್ಲಿ ಕಾಣಬೋ--

ಹಾಗೆ ದೂರದಲ್ಲಿ ದೊಡ್ಡ ದೊಡ್ಡದಾದ ಗಿಡಮರಗಳನ್ನು ನಾವು ಕಾಣಬಹುದು.

ಈ ವ್ಯಕ್ತಿಯು ಪಾಟುಣಿಕೆಯ ವ್ಯವಸ್ಥೆ ಮೇಲೆ ನಿಂತುಕೊಂಡಿದ್ದಾನೆ ಎಂದು ಹೇಳಬಹುದು.

ಇದರ ಮುಂಭಾಗದಲ್ಲಿ ಒಂದು ಧ್ವಜದ ಕಟ್ಟೆಯನ್ನು ನಾವು ಕಾಣಬಹುದು ಹಾಗೆ ಹಲವಾರು ರೀತಿಯಾದ ಸರ್ಸ್ ಗಳು ಮತ್ತು ಟೀಚರ್ಸ್ ಗಳನ್ನು ನಾವು ಇಲ್ಲಿ ಕಾಣಬಹುದು.

ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದ್ದು ಇಲ್ಲಿ ಹಲವಾರು ರೀತಿಯಾದ ವಸ್ತುಗಳನ್ನು ನಾವು ಕಂಡು ನೋಡಬಹುದು.

ಹಾಗೆ ಇದರಲ್ಲಿ ಹಲವಾರು ರೀತಿಯಾದ ವ್ಯಕ್ತಿಗಳನ್ನು ನಾವು ಕಾಣಬಹುದು.

ಹಾಗೆ ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವ ದೃಶ್ಯವನ್ನು ನಾವು ಕಾಣಬಹುದು ಹಾಗೆ ಇವುಗಳಿಗೆ ನೀರು ಬಿಡಲು ಡ್ರಾಪಿಂಗ್ ಪೈಪ್ ಗಳು ಇದ್ದಾವೆ ಎಂದು ಹೇಳಬಹು --

ಇದರಲ್ಲಿ ಕಾರ್ ಮತ್ತು ಪ್ಯಾಸ್ಲಿಕ್ ಕಾರ್ ಗಳನ್ನು ಸಾಲಿನಂತೆ ಇಟ್ಟಿದ್ದಾರೆ ಎಂದು ಹೇಳಬಹುದು.

ಹಾಗೆ ಸಣ್ಣ ಮಕ್ಕಳು ಆಟ್ಟುಕೆ ಹಲವಾರು ಸಾಮಾನುಗಳು ಇದ್ದಾವೆ ಎಂದು ಹೇಳಬಹುದು ಹಾಗೆ ಇದರಲ್ಲಿ ಲೈಟಿಂಗ್ಸ್ ಇನ ವ್ಯವಸ್ಥೆಯನ್ನು ನಾವು ಕಾಣಬಹುದು ಹಾಗೆ ಡಿಸೈನ್ ಇನ ಬಲ್ಲೂನ್ ಅನ್ನು ಕಟ್ಟಿದ್ದಾರೆ ಎಂದು ಹೇಳಬಹುದು.

ಹಾಗೆ ಇದರಲ್ಲಿ ದೊಡ್ಡ ದೊಡ್ಡದಾದ ಕಲ್ಲು ಬಂಡೆಗಳನ್ನು ನಾವು ಕಾಣಬಹುದು ಹಾಗೆ ಇದರಲ್ಲಿ --

ಇದರಲ್ಲಿ ಇಬ್ಬರು ರೀತಿಯಾದ ವ್ಯಕ್ತಿಗಳನ್ನು ನಾವು ಕಾಣಬಹುದು ಹಾಗೆ ದೂರದಲ್ಲಿ--

ದೊಡ್ಡ ದೊಡ್ಡದಾದ ಮನೆಗಳು ಅಥವಾ ಬಿಲ್ಡಿಂಗ್ ಗಳನ್ನು ಕಾಣಬಹುದು.

ಹಾಗೆ ಇಬ್ಬರು ವ್ಯಕ್ತಿ ನಿಂತಿರುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು.

ಹಾಗೆ ದೊಡ್ಡದಾದ ಕಟ್ಟಿಗೆಯ ಬಡ್ಡೆಯನ್ನು ನಾವು ಇದರಲ್ಲಿ ಕಾಣಬಹುದು.

ಇದು ಒಂದು ಬಸ್ ಸ್ಟ್ಯಾಂಡಿ ನ ಆವರಣವಾಗಿದೆ ಇದರಲ್ಲಿ ಒಬ್ಬ ವ್ಯಕ್ತಿ ಬಸ್ಸಿ ನಲ್ಲಿ ಹತ್ತುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು.

ಇದು ಒಂದು ಪಾರ್ಕ್ ನಲ್ಲಿ ಅಥವಾ ಒಂದು ದೂರದ ಕಾಡಿನಲ್ಲಿ ಮನೆ ಇದೆ ಎಂದು ಹೇಳಬಹುದು.

ಹಾಗೆ ದೂರದಲ್ಲಿ ಒಂದು ಗಿಡ ಗಿಡಗಳು ಸಾಲಿನಂತೆ ನೆಟ್ಟಿದ್ದಾರೆ ಎಂದು ಹೇಳಬಹುದು.

ಹಾಗೆ ಇದರಲ್ಲಿ ನಮ್ಮ ರಾಷ್ಟ್ರದ ಧ್ವಜವನ್ನು ಹಾರಿಸಿರುವ ದೃಶ್ಯವನ್ನು ಕಾಣಬಹುದು.

ಹಾಗೆ ಇಲ್ಲಿ ಹಲವಾರು ರೀತಿಯಾದ ವ್ಯಕ್ತಿಗಳು ನಿಂತಿರುವ ದೃಶ್ಯವನ್ನು ನಾವು ಕಾಣಬಹುದು ಇಲ್ಲಿ--

ಹಾಗೆ ದೂರದಲ್ಲಿ ದೊಡ್ಡ ದೊಡ್ಡದಾದ ಬಿಲ್ಡಿಂಗ್ ಗಳನ್ನು ಕಾಣಬಹುದು.

ಇದು ನೋಡಲು ತುಂಬ ಸುಂದರವಾಗಿದ್ದು ಇದು ಒಂದು ಬಯಲು ಸೀಮೆಯ ವಾತಾವರಣದಲ್ಲಿ ಕಂಡು ಬರುತ್ತದೆ ಎಂದು ಹೇಳಬಹುದು.